ಹಾಗೆ ಇಲ್ಲಿ ಒಬ್ಬ ಮಹಿಳೆಯು ಕುಳಿತುಕೊಂಡಿರುವ ದೃಶ್ಯ ಕಾಣಬಹುದು ಮತ್ತು ಇಲ್ಲಿ ಕೆಲವು ರಾಡ್ಸ್ ಗಳನ್ನು ನೋಡಬಹುದಾಗಿದೆ.

ಹಾಗು ಇಲ್ಲಿ ಪಕ್ಕದಲ್ಲಿ ಒಂದು ಪೇನಿಲ್ ನಿಲ್ಲಿಸಿದ್ದಾರೆ ಮತ್ತೆ ಮೇಲ್ಗಡೆ ಒಂದು ಲೈಟ್ಸ್ ಗಳನು ಕಾಣಬಹುದಾಗಿದೆ.

ಹಾಗು ಈ ರಸ್ತೆಯ ಮೇಲೆ ಎರಡ್ಮೂರು ಬೈಕುಗಳು ನಿಂತುಕೊಂಡಿವೆ.

ಮತ್ತು ಇಸ್ ಶುಭ ಮತ್ತ ಲಾಭ ಅಂದು ಬರದಿದ್ದಾರೆ ಮತ್ತು ಓಮ್--

ಈ ದೃಶ್ಯದಲ್ಲಿ ನಾವು ಗುಡ್ಡದ ಮೇಲಿಂದ ತೆಗೆದಿರುತಕ್ಕಂತ ದೃಶ್ಯವನ್ನು ನಾವು ಕಾಣಬಹುದು.

ಮತ್ತು ಇಲ್ಲಿ ಇಬ್ಬರು ಮೂವರು ವ್ಯಕ್ತಿಗಳು ನಡೆದುಕೊಂಡು ಹೋಗುತ್ತಿರುವ ದೃಶ್ಯ ಕಾಣಬಹುದು.

ಮತ್ತಿಲ್ಲಿ ಫೈವ್ ಕಬ್ಬಿಣ ಕಟ್ಟಿಗೆಗಲ್ನ ಕಾಣಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಮೆಕಾನಿಕ್ ಶಾಪ್ ಅಂಗಡಿಯನ್ನು ಕಾಣಬಹುದು.

ಮತ್ತು ಅವುಗಳು ಇನ್ನ ಚಿಕ್ಕ ಚಿಕ್ಕ ಸಸಿಗಳಿವೆ.

ಹಾಗು ಇಲ್ಲಿ ನಾಲಕ್ಕ್ ಐದಾರು ಸೀಟ್ ಗಳನ್ನು ಕಾಣಬಹುದಾಗಿದೆ ಹಾಗು ಈ ಕುರ್ಚಿಗಳು ಕುಂತ ಜಾಗದಲ್ಲೇ ತಿರುಗುತ್ತವೆ.

ಹಾಗು ಇಲ್ಲಿ ಪಕ್ಕದಲ್ಲಿ ಒಂದು ಶೆಟರ್ಸ್ ನ್ನು ಕಾಣಬಹುದಾಗಿದೆ.

ಹಾಗೆ ಇಲ್ಲೊಂದು ಬಕೆಟ್ ಹಾಗು ಬಕೆಟ್ ಒಳಗಡೆ ಒಂದು ಜಗ್ ಮತ್ತು ಇಲ್ಲೊಂದು ಕಿಟಕಿಯನ್ನು ನೋಡಬಹುದು ಮತ್ತೊಂದು ಡೋರ್ .

ಮತ್ತು ಅಚ್ಚ ಹಸಿರಾದ ಗಿಡಮರಗಳನ್ನು ನೋಡಬಹುದಾಗಿದೆ.

ಹಾಗು ಇಲ್ಲಿ ಸುತ್ತಲು ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ.

ಹಾಗೂ ಈ ಕ್ಲಾಸ್ ರೂಮ್ ನಲ್ಲಿ ಹಲವಾರು ಬೆಂಚ್ ಗಳನ್ನು ನೋಡಬಹುದಾಗಿದೆ.

ಮತ್ತೆ ಮೇಲ್ಗಡೆ ಒಂದು ಫ್ಯಾನ್ ಒಂದು ಬೋರ್ಡ್ ಹಾಗು ಒಂದು ಕಿಟಕಿಯನ್ನು ಕಾಣಬಹುದು.

ಮತ್ತಿದು ಒಂದು ಚಿಕ್ಕದಾದಂತ ಒಂದು ರೂಮ್ ಒಂದು ಅನಿಸಿದ್ದು ಇಲ್ಲಿ ಹೊರಗಡೆ ಹಲವಾರು ಜನರು ನಿಂತುಕೊಂಡಿರುವ ದೃಶ್ಯ ನೋಡಬಹುದಾಗಿದೆ.

ಮತ್ತು ಇಲ್ಲಿ ಒಂದು ಹೂವಿನ ಕುಂಡಲವನ್ನು ಕಾಣಬಹುದಾಗಿದೆ.